ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಒಂದು ಸುಂದರವಾದ ದೇವಸ್ಥಾನವನ್ನು ನೋಡಬಹುದು ಅದರ ಹಿಂಭಾಗ --

ಅದರ ಮುಂಬಾಗದಲ್ಲಿ ಒಂದು ದೊಡ್ಡ ಕಟ್ಟ ಕಟ್ಟಡವನ್ನು ನೋಡಬಹುದು ಹಾಗೆ ಆ ಕಟ್ಟಡದ ಸುತ್ತ ಮುತ್ತ ಗಿಡ ಮರವನ್ನು ನೋಡಬಹುದು.

ಹಾಗೆ ಮೂಂಗ್ ದಾಲ್ ಪ್ಯಾಕೇಟ್ ಬಿಸ್ಕೆಟ್ ಪ್ಯಾಕೇಟ್ ಹಾಗೆ ದೊಡ್ಡ ದೊಡ್ಡ ಚೋಕ್ಲೇಟ್ಸ್ ಗಳನ್ನು ನೋಡಬಹುದು ಜ್ಯೂಸ್ ಬೋಟಲನ್ನು ನೋಡಬಹುದು.

ನಾನು ನೋಡಿದ ಫೋಟೋ ಪ್ರಕಾರ ಇದು ಒಂದು ಗಾರ್ಡನ್ ಏರಿಯ ಗಾರ್ಡನ್ ಏರಿಯ ದಲ್ಲಿ ಒಂದು ಟೆಂಟ್ ಹಾ ಹಾಗು--

ನಾನು ನೋಡಿದ ಪ್ರಕಾರ ಈ ಫೊಟೋದಲ್ಲಿ ಇರುವುದು ಒಂದು ಓಫೀಸ್ ಎಂದು ತಿಳಿಯಬಹುದು ಹಾಗೆ ಇದರಲ್ಲಿ ಜನಗಳು ಯಾರು ಇಲ್ಲ.

ಆದರೆ ಇದರಲ್ಲಿ ದೊಡ್ದ ದೊಡ್ದ ಟೇಬಲ್ಲ್ ಗಳು ಹಾಗು ಒಂದು ಒಂದ ಕೇಬಿನ್ ಪಕ್ಕ ಕೇಬಿನ್ ಇರುವುದರಿಂದ--

ಎಳನೀರು ನ್ನ ಇದನ್ನ ನೋಡಬಹುದು ಹಾಗೆ ಆ ಸುತ್ತ ಮುತ್ತ ಬಸ್ಸ್ ಸ್ಟೋಪ್ ಇರಬಹುದು.

ಆರು ಏಳು ಎಂಟು ಒಂಭತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಕು ಹದಿನೈದು ಹದಿನಾರು ಗ್ಲಾಸನ್ನು ಇರಬಹುದೆಂದು ಭಾವಿಸುತ್ತೇನೆ ಆದಮೇಲೆ.

ಇತ್ಯಾದಿ ಗಿಡ ಹೂವಗಳನ್ನು ಇದರಲ್ಲಿ ಪೂ ದಾರದಲ್ಲಿ ಪೋಣಿಸಿ ಅದರಲ್ಲಿ ಹೂವಿನ ಹಾರವಾಗಿ ಮಾಡಿದ್ದಾರೆ ಹಾಗೆ --

ಹಾಗೆ ಅದರಲ್ಲಿ ಈ ಚಿತ್ತ ಒಂದು ಮಂತ್ರಾಕ್ಷತೆಯನ್ನು ಇಟ್ಟಿದ್ದಾರೆ ಹಾಗೆ ಹೂವಗಳನ್ನು ಮುಡಿಸಿದ್ದಾರೆ.

ಹಾಗು ಜನನೂ ಇದ್ದಾರೆ ಎಂದು ಭಾವಿಸುತ್ತೇನೆ ಹಾಗೆ ಈ ಕಡೆ ಬುಕ್ಸ್ ಗಳು ಕಾಣುತ್ತಿದೆ. ಎಲ್ಲೋ ಕಲರ್ ಬೋರ್ಡ್ ಹಾಗೆ ವೈಟ್ ಕಲರ್ ನಿಜ ಬೋರ್ಡ್ ಅಲ್ಲ ಕಾಣಬಹುದು.